ವ್ಯಕ್ತಿ ಫೋನನ್ನು ಹಿಡಿದುಕೊಂಡು ಫೋಟೋವನ್ನು ತೆಗೆದುಕೊಳ್ಳುತಿದ್ದಾನೆ ಅಂತ ಹೇಳಬೊದು ಮತ್ತು ಇಲ್ಲಿ ಫ್ಯಾನ್ ಕೂಡ ಫ್ಯಾನ್ಗಳು ಇದವೆ ಲೈಟ್ ಗುಳು ಕೂಡ ಇದವೆ.

ಅದು ಅಲ್ಲದೆ ಇಲ್ಲಿ ತುಂಬಾನೆ ವ್ಯಕ್ತಿಗಳು ಇದ್ದರೆ ಮತ್ತೆ ಕನ್ನಡಿಗಳನ್ನು ಹಾಕಿದ್ದಾರೆ ಮತ್ತೆ ಇ ಹಾಲ್ ಕೂಡ ತುಂಬಾನೆ ದೊಡ್ಡದಾಗಿದೆ ಅಂತ ಹೇಳಬಹುದು .

ಇದು ಜಿಮ್ ಹಾಲ್ ಅಂತ ಹೇಳಬಹುದು ಇಲ್ಲಿ ನಮ್ಮ ಬಾಡಿ ಫಿಟ್ನೆಸ್ ಹಾಗಿ ನಾವು ಜಿಮ್ ಅನ್ನು ಮಾಡಬಹುದು ಅದು ಅಲ್ಲದೆ ಇಲ್ಲಿ ನಾನಾತರದ ಒಂದು ಜಿಮ್ ಮಾಡುವಂತಹ ಒಂದು ಸಾಮಗ್ರಿಗಳು ಇದವೆ.

ಮತ್ತೆ ಇಲ್ಲಿ ಒಬ್ಬ ವ್ಯಕ್ತಿ ಕನ್ನಡಿ ಮುಂದೆ ನಿಂತುಕೊಂಡು ಫೋನ ನ್ನು ಹಿಡಿದುಕೊಂದು ಹಿಡಿದುಕೊಂಡು ಆ ಫೋಟೋ ವನ್ನು ತೆಗೆದುಕೊಳ್ಳುತಿದ್ದಾನೆ ಅಂತ ನೋಡಬಹುದು .

ಇಲ್ಲಿ ಒಂದು ದೊಡ್ಡದದಂತ ಒಂದು ಜಾತ್ರೆ ಇದೆ ತೆರನ್ನ ತೆಗೆತಿದರೆ ಅಂತ ಹೇಳಬಹುದು ಹೂವಿನ ಒಂದು ಹಾರವನ್ನು ಹಾಕಿ ತುಂಬಾನೆ ಚನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅದು ಅಲ್ಲದೆ ಕಟ್ಟಡ ಮೇಲೆ ನಿಂತುಕೊಂಡು ತುಂಬಾ ಜನ ನೋಡುತಿದ್ದಾರೆ ಕೆಳಗಡೆ ಕೂಡ ತುಂಬಾನೆ ಜನರು--